ಇಲ್ಲಿ ತುಂಬಾ ಬುಕ್ಸ್ ಗಳಿದವೇ ಮತ್ತೆ ತುಂಬಾ ಜನ ಕುತ್ಕೊಂಡಿದರೆ ನೋಡಬಹುದು ಪಕ್ಕದಲ್ಲಿ ಮೊಬೈಲ್ ಹಿಡ್ಕೊಂಡು ಏನೋ ಹೇಳ್ತಾ ಇದ್ದಾರೆ ಮತ್ತೆ ಅಲ್ಲಿ ಇಬ್ಬರು ಕೂತ್ಕೊಂಡಿದ್ದಾರೆ ಟೇಬಲ್ ಇದೆ.

ತುಂಬಾ ಇದಾರೆ ಮತ್ತು ಇಬ್ರು ಪೇರೆಂಟ್ಸ್ ಕೂಡ ಕಾಣಸ್ತಾ ಇದಾರೆ. ಒಂದು ಜಾರಬಂಡಿಯನ್ನ ಆಟ ಅಡ್ತ ಇದಾರೆ ಮತ್ತು ಒಂದು ಬಿಲ್ಡಿಂಗ್ ಕೂಡ ಇದೆ ದೊಡ್ಡದ್ ಆಗಿರ್ತಕ್ಕಂಥದ್ದು.

ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದರೆ ಆ ಕಡೆ ತುಂಬ ಮೂರೂ ಬಿಲ್ಡಿಂಗಗಳು ಕಾಣಸ್ತಾ ಇದೆ. ಗಿಡಗಳು ಮರಗಳು ಎಲ್ಲಾ ಬೆಳೆದಿದೆ ನೋಡೋದಕ್ಕೆ--

ಇಲ್ಲಿ ಒಂದು ಫಂಕ್ಷನ್ ನೆಡಿತಾ ಇದೆ ಏನೋ ಒಂದು ಸ್ಟೇಜ್ ಇದೆ ಚೇರ್ ಮೇಲೆ ತುಂಬಾ ಜನ ಕುತ್ಕೊಂಡಿದರೆ. ಸ್ಟೇಜ್ ಮೇಲೆ ತುಂಬಾ ಜನ ನಿಂತುಕೊಂಡಿದ್ದಾರೆ ಒಂದು ಬ್ಯಾನರ್ ರೀತಿ ಇದೆ ಒಂದು ಮೈಕ್ ಸ್ಟ್ಯಾಂಡ್ ಕೂಡ ಇದೆ ಲೈಟಿಂಗ್ --